ಈ ಚಿತ್ರ ನೋಡಿದ್ರೆ ಗಗನ್ ಚುಕ್ಕಿ ಬರ ಚುಕ್ಕಿ ಅನುಸುತ್ತೆ. ಅದೇ ಅದೇ ಅಹ್ ಅಹ್ ಮಕ್ಕಳೆಲ್ಲ ಹೋಗ್ತಾ ಇರ್ತಿವಿ. ಬರ್ತಾ ಇರ್ತಿವಿ.

ಗೋರ್ಮೆಂಟ್ ಕಾಲೇಜ್ ತರಾನೇ ಅಲ್ಲಿ ಅಕ್ಕ ಪಕ್ಕದಲ್ಲಿ ಎಲ್ಲಾ ಮಕ್ಕಳಲ್ಲ ಹೋಗ್ತಾರೆ ಗೌರ್ಮೆಂಟ್ ಕಾಲೇಜ್ ಅಲ್ಲ ಮಕ್ಳಿಗೆಲ್ಲಾ ಒಳ್ಳೇದಾಯ್ತು ಮಕ್ಕಳೆಲ್ಲ ಹೋಗಿ ಬರ್ತಾರೆ.

ಕಾಲ್ ಕೆಜಿಗೆ ತುಂಬ ಇವತ್ತು ರೂಪಾಯಿ ನಕ್ಕ ಆಗಿದೆ ಒಂದೊಂದು ಸತಿ ರೈತರು ರೈತರಿಗೆ ತೊಂದರೆ ಇರುಥೆ ಈಗ ಸ್ವಲ್ಪ ರೈತರು ಜಾಸ್ತಿ ಇರೋದ್ರಿಂದ ರೈತರು ಬರ್ತಾರೆ ಇವುಗಳಿಂದ ನಷ್ಟ ಇಲ್ಲ.

ಇದ್ಯಾವುದೋ ಕ್ಯಾಂಪ್ ಇಟ್ಟೀರಂಗೆ ಐತೆ ಇಲ್ಲಿ ಎಲ್ಲಾ ಕಡೆನೂ ಕ್ಯಾಂಪ್ ಇಡ್ತಾರೆ ಇಲ್ಲಿ ನಮ್ಮೂರಲ್ಲೂ ಗೋರ್ಮೆಂಟ್ ಆಸ್ಪತ್ರೆ ಇದೆ ಅಲ್ಲೂ ಕ್ಯಾಂಪ್ ಇರ್ತಾರೆ ಅಲ್ಲಿ ಬಂದು ಕ್ಯಾಂಪ್ ಇಟ್ಟು ಕಣ್ಣು ಆಸ್ಪತ್ರೆಯವರು--

ಭತ್ತ ರಾಗಿ ಕಬ್ಬಿಗೆಲ್ಲ ನೀರ್ ಬೇಕು ನೀರಾವರಿ ಜಮೀನ್ ಅಂದ್ರೆ ಎಲ್ಲ ನೀರಿದ್ರೆ ಒಳ್ಳೆಯದು ಇನ್ನ ನೋಡಕ್ಕೆ ಕುಸಿಪಡ್ತಿವಿ ನೀರಲ್ಲ ಹರಿತ ಇರುತ್ತದೆ.

ಎಲ್ಲಾ ಕಡೆನೂ ಬರ್ತಾ ಇರ್ತಾರೆ ಇಲ್ಗೆ ಹೊಸ ಬಿಲ್ಡಿಂಗ್ ಎಲ್ಲಾ ಕಟ್ಟವ್ರೆ ಅಲ್ಲೆಲ್ಲ ಒಳ್ಳೆ ಸ್ಪೆಶಾಲಿಟಿ ಕಾಣಿಸ್ತಾ ಇದೆ ಚೆನ್ನಾಗೈತೆ ಡಾಕ್ಟರ್ ಎಲ್ಲ ಚೆನ್ನಾಗಿ ನೋಡ್ತಾರೆ.

ಇದು ಕಾಲು ಕೋಟೆ ಗೇಟ್ ಯಲ್ಲ ಕಲ್ಲಲ್ಲೇ ಕಟ್ಟುತ್ತಾರೆ ಗುಡಿಯಲ್ಲ ಕಡ್ತಾರೆ ಕಲ್ಲಲ್ಲೇ--